ಇದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ಇದು ಮ್ಯಾಲೆ ಒಂದೊಂದು ತರ ಕಾಣಿಸುತಿದೆ ನೋಡೋಕೆ

ಅಲ್ಲಿ ಒಂದು ಬಣ್ಣ ತರ ಎಲ್ಲಾ ಚೆನ್ನಾಗಿ ಕಾಣಿಸುತ್ತಿದೆ ನೋಡೋಕೆ ಅಲ್ಲಿ ಒಂದು ಡಿಸೈನ್ ಮಾಡಿದಾರೆ ಅದು ಚೆನ್ನಾಗಿ ಕಾಣಿಸುತ್ತಿದೆ ಮುಂದೆ ಅಲ್ಲಿ ಮ್ಯಾಲೆ ಒಂದು ಡಿಸೈನ್ ಕಾಣುತ್ತಿದೆ ಅದು ಸುಂದರವಾಗಿ ಕಾಣಿಸುತ್ತಿದೆ ನೋಡೋಕೆ.

ಅಲ್ಲಿ ಕೆಳಗೆ ಎಲ್ಲಾ ಹಸಿರು ಕಲರ್ ಕಾಣಿಸುತ್ತಿದೆ

ಇಲ್ಲಿ ನಾವು ಮೊಣಕಾಲು ಹಾಕಿ ಎಷ್ಟು ಪ್ರೇಯರ್ ಮಾಡ್ಕೊಂಡ್ರೆ ಅಷ್ಟು ನಮಗೆ ಒಳ್ಳೆದ್ ಆಗುತ್ತೆ ಇಲ್ಲಿ ನಮಗೆ ಏನೇ ಬೇಡಿಕೆ ಇರಲಿ ಇಲ್ಲಿ ನೆರೆವೆರ್ಸ್ತೆ ಇದು ಸ್ವಾಮಿ ನಮಗೆ ಒಳ್ಳೆದು.

ಇದು ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ ಮುಂದೆ ಒಂದು ಡಿಸೈನ್ ತರ ಕಾಣಿಸುತ್ತಿದೆ ನೋಡೋಕೆ ಅಲ್ಲಿ ಒಂದು ಬಾಗಿಲು ತರ ಕಾಣಿಸುತ್ತಿದೆ.

ಒಂದು ಸ್ಟೆಪ್ಸ್ ಕಾಣ್ಸ್ತಿದೆ ನೋಡೋಕೆ ಇಲ್ಲಿ --

ಅಲ್ಲಿ ಒಂದು ಗಿಡಗಳು ಕಾಣಿಸುತ್ತಿದೆ ನೋಡೋಕೆ ನೋಡೋಕೆ ಎಷ್ಟು ಸುಂದರವಾಗಿದೆ ಇದು.

ಅಲ್ಲಿ ಬಗಲಗೆ ಒಂದು ಗುಡ್ಡ ತರ ಕಾಣುಸುತ್ತಿದೆ ನೋಡೋಕೆ ಇದು

ಇದು ನೋಡೋಕೆ ಕಟ್ಟಡ ತರ ಕಾಣಿಸುತ್ತಿದೆ ಇದು ಮೇಲೆ ನೋಡೋಕೆ ಎಷ್ಟು ಸುಂದರವಾಗಿ ಇದೆ ಇದು ಮೇಲೆ ಆಕಾಶ ಬಣ್ಣ ಬಣ್ಣ ತರ ಕಾಣಿಸುತ್ತಿದೆ ನೋಡೋಕೆ ಇದು.